ಮತ್ತು ಇಲ್ಲಿ ಬೆಡ್ಗಳು ಎಲ್ಲಾ ಖಾಲಿ ಇದೆ ಅಂತ ಹೇಳಬಹುದು ಮತ್ತೆ ಅವರು ಇಲ್ಲಿ ವರ್ಕ್ ಅನ್ನು ಮಾಡುತ್ತಿದ್ದಾರೆ ಎಂದು ನಾವು ಹೇಳಬಹುದು

ಇಲ್ಲಿಒಂದು ದೊಡ್ಡ ದೊಡ್ಡದಾದ ಕಲ್ಲಿನ ಬಂಡೆಗಳಿವೆ ಮತ್ತೆ ದೇವರ ಮೂರ್ತಿ ಇದೆ ಎಂದು ಹೇಳಬಹುದು

ಒಳಗೆ ಒಬ್ಬ ವ್ಯಕ್ತಿ ಹೋಗುತ್ತಿದ್ದಾನೆ ಹೊರಗೆ ಒಬ್ಬ ವ್ಯಕ್ತಿ ಫೋಟೋ ತೆಗೆದುಕೊಳ್ಳುತ್ತಿದ್ದಾನೆ.

ಇಲ್ಲಿ ಒಂದು ಹೊಳೆ ಇದೆ ಅಂತ ಹೇಳಬಹುದು ಹೊಳೆಯಲ್ಲಿ ಹಲವಾರು ವ್ಯಕ್ತಿಗಳು ನಿಂತಿದ್ದಾರೆ ಅಂತಾನೂ ಹೇಳಬಹುದು ಹಿಂದೆ ಹಲವಾರು ಗಿಡ ಮರ ಕಾಡುಗಳು ಇವೆ ಅಂತಾನೂ ಹೇಳಬಹುದು .

ಇಲ್ಲಿ ಒಂದು ಗೇಟ್ ಇದೆ ಗೇಟ್ನಲ್ಲಿ ಎಂಟ್ರಿ ಅಂತ ಬರೆದಿದ್ದಾರೆ ಗೇಟ್ ನ ಒಳಗಡೆ ಒಬ್ಬ ವ್ಯಕ್ತಿ ಹೋಗುತ್ತಿದ್ದಾನೆ ಗೇಟ್ ನ ಪಕ್ಕ ಹೂ ಹೂವಿನ ಗಿಡಗಳನ್ನು --

ಅಲ್ಲೇ ಬಂಡೆ ಮೇಲೆ ಒಬ್ಬ ವ್ಯಕ್ತಿ ಫೋಟೋ ತೆಗೆದುಕೊಳ್ಳುತ್ತಿದ್ದಾನೆ ಮತ್ತೊಬ್ಬ ವ್ಯಕ್ತಿ ಅವನನ್ನು ನೋಡುತ್ತಿದ್ದಾನೆ. ಮತ್ತು ಕಲ್ಲಿನ ಬಂಡೆಯ ಮೇಲೆ ಎಲೆಗಳು--